ಸುತ್ತ ಮುತ್ತ ಬಿಲ್ಡಿಂಗ್ಸ್ ಆದವು ಮುಂದೆ ಗಿಡ ಐತಿ ಇಲ್ಲ ಒಂದು ಗಿಡದ ನೆರಳು ಬಿದೈತಿ ನೆರಳು ನೋಡಿದ್ರೆ ಏನಪ್ಪಾ ಅಂದ್ರೆ ಎಷ್ಟೊಂದು ಹೂವು ರಾಶಿಗಳು --

ಟಾಕೀಸ್ ಐತಿ ಟಾಕೀಸ್ ಯಾಕ್ ಹೋಕರಪ್ಪ ಅಂತಂದ್ರ ಎಲ್ಲ ಫಿಲಂ ನೋಡಾಕ ಅದನ್ನ ನೋಡಾಕ ಎಲ್ಲ ಹೋಗ್ತಾರಾ ಬಟ್ ಇಲ್ಲೆಲ್ಲಾ ಚ್ಹೋಲೋ .

ಮತ್ತವು ನೆನಪಾಕ್ಕವು ಆಮೇಲೆನ್ಪಾಂದ್ರೆ ದೊಡ್ದೊಡ್ ಶ್ರೀಮಂತರೆಲ್ಲ ಮನೆ ಮುಂದು ಸಹ ಮಾಡ್ತಾರೆ ಇತರ ಯಾಕ ಮಾಡ್ತಿರಪ್ಪ ಅಂತಂದ್ರ ಅವ್ರ್ ಅಡ್ಯಾಡಿ --

ಖುಷಿ ಅನ್ನಿಸತೈತಿ ನಾವು ಸಣ್ಣರ್ ಅದಾಗ ಅಂತೂ ಬಹಳ ಇಷ್ಟ ಪಟ್ಟುಇತರದ್ ಆಟ ಗಳನ್ನ ಆಡ್ತಾ ಇರ್ತಿದ್ವಿ.

ಬಟ್ ನೀರ್ ಏನ್ ಅಗಿದಪ್ಪ ಅಂತಂದ್ರ ಸ್ಲೋ ಆಗ್ತಾ ಇರತೈತಿ ಬಹಳ ಚೆನ್ನಗಿರ್ --

ಈದ್ ನೋಡಲ್ ಏನಪ್ಪಾ ಅಂತಂದ್ರ ಸೀರೆ ಹಗ್ಗ ಗಳನ್ನ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರ ನೇಯುತ ಇರ್ತಾರ ಅಲ್ಲ ಅವೃದ್ ಎನ್ಕಾತಿ ನೆನ್ಪ್ ಆಕತಿ. ಆಮೇಲೆ ಬಹಳ ಚೆನ್ನಾಗೈತಿ.

ಆಹ್ಹ್ ಆಮೇಲ್ ಏನಪ್ಪಾ ಅಂದ್ರ ಒಳ್ಳೆ ರೀತಿ ಏನ್ಮಾಡ್ತೀರಪ್ಪ ಅಂದ್ರ ನೇಯುತ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಒಳ್ಳೆ ಕಲರ್ ಕಲರ್ ಸೀರೆಗಳನ್ನ ಏನ್ ಮಾಡ್ತಾರಪ್ಪಾ ಅಂತಂದ್ರ --

ಮತ್ತ್ ಹಿಂದ ರೆಡ್ ಕಲರ್ ದು ಏನೋ ಒಂದ್ ಮಷೀನ್ ಐತಿ ಇದೇನಪ್ಪ ಅಂದ್ರ ಬಡುವರಿಗೆ ಬಹಳ ಏನಪ್ಪಾ ಅಂದ್ರ ಸಹಾಯಕ ವಾಕತಿ ಈ ಆಟೋ --

ಇತ್ ಏನಪ್ಪಾ ಅಂತಂದ್ರ ಯಾವುದೊ ಮಷೀನ್ ಐತಿ ಹುಲ್ಲು ಕಟ್ಮಾಡೋದ್ ಇರಬಹುದು ಗಿಡಗಳನ್ನ ಏನ್ಮಾಡಪ್ಪ ಅಂತಂದ್ರ ಕಟ್ ಮಾಡೋ ಮಷೀನ್ ಇದ್ದಂಗ ಐತಿ ಇದು ಬಹಳ ಚೆನ್ನಾಗೈತಿ.

ಸರ್ದಾರ್ ವಲ್ಲಭಬಾಯ್ ಪಟೇಲ್ ಒಳ್ಳೊಳ್ಳೆ ಸ್ವತಂತ್ರ ಹೋರಾಟಗಾರರ ಏನಕರಪ್ಪ ಅಂತಂದ್ರ ನೆನ್ಪಾಕರ ಸಂಗೊಳ್ಳಿ ರಾಯಣ್ಣ ಅವ್ರೆಲ್ಲ --

ಏನೋ ಇಲ್ಲಿ ಆಕ್ಸಿಡೆಂಟ್ ಅಗೈತೋ ಇಲ್ಲ ಹಂಗ ಜನ ಸೇರ್ಯಾರೋ ಒಂದು ಗೋತ್ತಾಗ್ತ ಇಲ್ಲ.

ಕಾರು ಇತರ ಮನೆಗಳು ನೆನಪ್ ಅತ್ ಅಂದ್ರ ನಾವು ನೋಡಬಹುದು ಹಳ್ಳಿ ಮನೆಗಳು ಇದರಾಗೇನಪ್ಪಾ ಅಂತಂದ್ರ ಒಂದು ಕಾರ್ ನಿಂತೈತಿ.

ಇಲ್ಲಿ ನಾಲ್ಕು ನಂಬರ್ ಅಂತ ಬರ್ದರ ಅಮೆಲಿ ಇಲ್ಲಿ ಎಲ್ಲ ಗ್ರೀನ್ ಐತಿ.

ಇಲ್ಲೆನಪ್ಪ ಅಂತಂದ್ರೆ ಏನೋ ಬಾಡಿ ಮಸಾಜ್ ಮಾಡೋಕ್ ಹೊಂಟಾರ ಆಮೇಲೆ ಇಲ್ಯಾರಿಗೋ ಏನೋ ಆಗೈತಿ ಅನಿಸ್ತಾಯಿತಿ.

ಕೋಟೆ ಇದೇನಪ್ಪ ಅಂತಂದ್ರ ಕೋಟೆ ಇದಕೇನಪ್ಪ ಅಂದ್ರ ಹಿಂಗ ರೌಂದು ಕಮಾನ್ ಕಮಾನ್ ಏನ್ ಮಾಡೋದಪ್ಪಾ ಅಂತಿತ್ತು ಇತರ ಕಮಾನ್ಗುಳನ್ಮಾಡ್ತಾರಪ್ಪಾ ಜಾಸ್ತಿ --